ಆಗಿನ ಕಾಲದಾಗ ರಾಜರು ಎಲ್ಲರು ಕಟ್ಟಿರ್ತ್ತರ ನಮ್ಮ ಇಂಡಿಯನ್ಸ್ ಎಲ್ಲ ನೋಡ್ಕೊಂಡು ಕರ್ನಾಟಕದವರು ಬಳ್ಳಾರಿ ಎಲ್ಲರು ಹಂಪಿದಾಗ ಹೋಗಿ ನೋಡ್ಕೊಂಡು ಬರ್ತಾರಾ ಹ್ಮ್ ಬೇರೆ ದೇಶದವರು ಕೂಡ ಬಂದು ನೋಡ್ಕೊಂಡು ಹೋಗ್ತಾರೆ ಅದೇ ನಮ್ ದೇಶದವರು ಕಡಿಮೆ ನೋಡೋದು ಬೇರೆ ಪ್ರಪಂಚದವರು ಎಲ್ಲರು ಬಂದು--

ಇದನ್ನ ನಿನ್ ನೋಡೋಕ್ಕೆ ಹೋಗ್ಬೇಕಂದ್ರೆ ಬಾರಿ ಇಷ್ಟ ಇದೆ ಚೆಂದ ಎಸ್ಟ್ ಚೆಂದ ಎಸ್ಟ್ ಚೆಂದ ಇರ್ತವೆ ನೋಡಕ್ಕ ಅದಿಕ್ಕೆ ದೂರದಿಂದ ನೋಡಿದ್ರು ಹತ್ತಿರದಿಂದ ನೋಡಿದ್ರೆ ಈ ಚೆನಾಗ್ ಇರ್ತಾವ ಹೋದ್ ಕಾಲದಲ್ಲಿ ಕಟ್ಟ್ಸಿರ್ತರ ರಾಜ ಮಹಾರಾಜರು ಕಟ್ಟಿರ್ತಾರೆ ನಮಗೆ ಏನ್ ಹೋದ್ವಿ ನೋಡ್ಕೊಂತೀವಿ ಬರ್ತೀವಿ ಅದ್ಕ ಪಿಕ್ ನಾವು ಟೂರ್ ರಿಗೆ ಹೋಗ್ಬೇಕು --

ಓದದು ಕಿತಾಪತಿ ಮಾಡೋದು ಸರ್ ತಕ್ ಬೈಸ್ಕೋಣದು.

ಕ್ರಿಕೆಟ್ ಅಂದ್ರೆ ನನ್ಗೆ ಅಂತೂ ಬಾರಿ ಇಂಟ್ರೆಸ್ಟ್ ನನ್ ತಮ್ಮನ್ ಜೊತೆ ನನ್ ಆಡಕ್ಕೆ ಹೋಗ್ತಿದ್ದೆ ಅವ್ನು ಅವನು ನೋಡುದ್ರೆ ನನಿಗೆ ಬಾಲ್ ಅಷ್ಟೇ ನನಿಗೆ ಈ ಬ್ಯಾಟಿಂಗ್ ಅಂದ್ರೆ ಬಹಳ ಇಷ್ಟ ಅವನು ನೋಡುದ್ರೆ ಇಲ್ಲ ನನಿಗೆ ನಿನ್ ಬ್ಯಾಟ್ ನಾನೆ ಬ್ಯಾಟ್ ಮಾಡ್ತೀನಿ ನೀನೆ ಬಾಲ್ ಮಾಡು ಇಲ್ಲ ನನ್ ಆಮೇಲೆ ಕೊಡ್ತೀನಿ ನನ್ ಸುಳ್ ಸುಳ್ಳು ಸುಮ್ ಸುಮ್ನೆ --

ನನ್ ಯಾವಾಗ್ಲೂ ಟಿ.ವಿ ಯಂಗ್ ನೋಡಿ ಫೋನ್ ನಾಗ್ ದೊಡ್ದು ಡೈರೆಕ್ಟ್ ಆಗ್ ಅಂತೂ ಒಂದ್ ಸತಿ ನೋಡಿಲ್ಲ ಅವರು ಎಲ್ಲ ಒಂದೇ ಸತಿ ಕೈಬೀಸ್ತರ ಒಂದೇ ಸಾಥಿ ಒಂದೇ ಡ್ರೆಸ್ ಹಾಕೊಂಡು ಎಲ್ ಚೆನ್ನಾಗಿ ಫ್ಲಾಗ್ ಇಟ್ಕೊಂಡು ಎಸ್ಟ್ ಚೆಂದ ಮು ಹೋಗ್ತಾಯಿರ್ತಾರ ಅಲ್ಲಿ ಬಾರಿ ಎಂಜಾಯ್ ಮಾಡಬ --

ರೋಡ್ ಇಲ್ ಅಂತೂ ಒಬೊಬ್ಬರು ಕಾರ್ ಹೊಡ್ಕೊಂಡು ಸ್ಪೀಡ್ ಹೋಗ್ತಾರಾ ಒಬ್ಬ ಬೈಕ್ ಗಳ್ ಹಾಕ್ಕೊಂಡು ಹೋಗ್ತಾರಾ ರಿಚ್ ಪೀಪಲ್ಸ್ ಅಂತ ನಂದ್ ರೇಂಜ್ ತೋರ್ಸ್ಬೇಕಂತ ಅವರು ಸ್ಪೀಡ್ ಹಾಕ್ಕೊಂಡು ಯಾವ್ದೋ ಒಂದ್ ಆಕ್ಸಿಡೆಂಟ್ ಮಾಡಿ ಬರ್ತಾರಾ ಯಾವಾಗ್ಲೂ ರೋಡ್ ನಾಗ ಸೈ ಮೆಲ್ಕ್ ಹೋಗ್ಬೇಕು .